ಇದು ಯಾವುದೊ ಮಿಷನರಿ ಪವರ್ ಅಂತ ನಾವು ನೋಡಿಲ್ಲ.

ಇದನ್ನ ನೋಡಿದ್ರೆ ಯಾವುದೊ ದೇವಸ್ಥಾನದ ಗೋಪುರ ರೀತಿ ಕಾಣುತೇ .

ಅದು ನಮ್ಮ ಹಳ್ಳಿಗೆ ತುಂಬಾ ಹತ್ರ ಒಂದ್ ನಾಲಕ್ ಐದು ಕಿಲೋಮೀಟರ್ ಆಗಬೋದು.

ಇದುನ್ ನೋಡಿದ್ರೆ ಮನೋಮಂದಿರ ಗಾರ್ಡನ್ ರೀತಿ ಕಾಣುತ್ತೆ.

ಇದನ್ನು ನೋಡಿದ್ರೆ ಮುಸ್ಲಿಂ ದು ಮಸೀದಿ ತರ ಕಾಣುತ್ತೆ.

ಅಲ್ಲಿಗೆ ಜಾಸ್ತಿ ಪ್ರಯಾಣಿಕರು ಹೋಯ್ತ ಇರ್ತಾರೆ ನೋಡಕೆ --

ಮನ್ ಗ್ ಬತ್ತಾನ ಏ ಕೆಲ್ಸ ಕ್ಯಾಂಪಸ್ ಲ್ ಆಯ್ತ್ ಆಯ್ತಾ ಅಂದ್ಬಿಟ್ಟು ಕೆಲಸವೂ ಆಗಿಲ್ಲ ಏನು ಆಗಿಲ್ಲ .

ಯಾಕಂದ್ರೆ ಉಸಿರಿಲ್ದೆ ಟೈಮ್ ಗಳಲ್ಲಿ ಪೇಷಂಟ್ ಸ್ ನ ಕರ್ಕೊಂಡು ಹೋಗಿ ಹೋಗಿ ಬೇಜಾರಾಗಿ ಬಿಟ್ಟಿತ್ತು.

ಇನ್ನೂ ಅದರಲ್ಲೇ ಅವಿ ಆದ್ರ ಬೇಜಾರಿಲ್ಲ ಇನ್ನು ಏನು ಮಾಡಕ್ ಆದ್ದೂ ನಮ್ ಕಷ್ಟ ವಾಸಿಯಾಗಲಿ ಅಂತ ಅಂದ್ಬುಟ್ಟು ಹೋಗ್ಲೇಬೇಕು.

ನಮ್ಮ ಹಳ್ಳಿ ಚರದಲ್ಲಿ ಬ್ಯಾಂಕ್ ಅಂತ ಹೋದ್ರೆ ಎಂಕ.

ಹೋದರೆ ಸೈಕಲ್ ಸ್ಕೂಟರ್ ಲ್ಲಿ ಹೋಗೋದು.

ಪಿಕ್ಚರ್ ಗೆ ಹೋಗೋದು ಅಂದ್ರೆ ನಂಗಂತೂ ಫುಲ್ ಇಷ್ಟ.

ಅಂದ್ರೆ ನಮ್ಮ ಹಳ್ಲಿಲಿ ಪಾರ್ಕ್ ಗಿರ್ಕ್ ಅಂತ ಏನು ಇಲ್ಲ.

ಕೊಡೊ ದುಡ್ಡನ್ನೆಲ್ಲ ಪಿಕ್ಚರ್ ಗೆ ಸುರ್ದು ಸುರ್ದು ತಮ್ಮ ಓದೋದನ್ನೆಲ್ಲ ಹಾಲು ಮಾಡ್ತವೆ.

ಬೆಳಿಗ್ಗೆನೇ ಕೂತುಕೊಂಡು ಫೈಲ್ ಗಳ ಗುಡ್ಡೆ ಹಾಕ್ಕೊಂಡು ಸುಮ್ನೆ ಬೀಳ್ಕೊಂಡು ಮಸಿ ಹೋಗ್ಕೊಂಡು ಒಂದು ಕೆಲಸ ಇಲ್ಲ.

ಎಲ್ಲಿದ್ದು ಅಂತ ಗೊತ್ತಾದ್ರೆ ಖಂಡಿತವಾಗಲೂ ಒಂದು ಸರ್ತಿಯಾದ್ರು ಹೋಗಿ ನೋಡ್ಕಂಡ್ ಬರ್ತೀವಿ.

ಇದು ನೋಡಿದರೆ ಸರಕಾರಿ ಚ ಚಾಮರಾಜನಗರ ಅಂತಂದ್ರೆ ನಾವು ಪಕ್ಕದಲ್ಲೇ ಇರೋದು ಚಾಮರಾಜನಗರ --

ನೋಡೋಣ ಯಾವುದು ಪ್ಲೇಸ್ ಅಂತ ಕೇಳ್ತೀನಿ ನಾಳೆ.

ಅದು ನೋಡಿದ್ರೆ ಈಗ ನೀರಿಲ್ಲದೆ ಎಲ್ಲ ಬತ್ತು ಹೋಗಿತ್ತು.

ಆಹ್ಹ್ ಈಗ ನಾಲಕ್ ಐದು ವರ್ಷದಲ್ಲಿ ನೀರ್ ಬಿಟ್ರು ಅಲ್ಲಿಗೆ ಕೆರೆಗ.

ನಮ್ಮೂರ್ಲಿ ಹಿಂಗೇ ಒಂದು ಮಠ ಅದ ಅದ್ರಲ್ಲಿ ಭಜನೆ ಮಾಡ್ತಾರ ಅಂತಂದ್ರ --

ಅಲ್ಲಿ ಹೆಂಕ್ಲೆ ಹೋಗಿ ಭಜನೆ ಮಾಡೋದು.